ಸಿಂಗರ್ಸ್ಗೆ ತುಂಬಾ ಚನ್ನಾಗಿ ಈ ಇಷ್ಟವಾಗುವಂತಹ ವಸ್ತು ಅಂತ ಹೇಳಬಹುದು. ಇದರಲ್ಲಿ ನಮಗೆ--

ಇಲ್ಲಿ ಒಂದು ಕ್ಯಾಮೆರಾ ಸಿ ಸಿ ಕ್ಯಾಮೆರಾ ರೀತಿ ಕಾಣಿಸುತ್ತದೆ ಇದು ಸಕ್ಕತ್ ಫ್ಲೋರ್ ಹೊಂದಿರುವ ಅಂಗಡಿಯಾಗಿದೆ.

ನಿಂದ ಮಿಂಚುತ್ತಿದೆ ಈ ಬಸ್ ನೋಡೋದಕ್ಕೂ ವೈಟ್ ಕಲರ್ ಕಾಣಿಸ್ತಿದೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ .

ಈವಾಗ ಈರುಳ್ಳಿ ಬೆಳ್ಳುಳ್ಳಿ ರೇಟ್ ತುಂಬಾ ಜಾಸ್ತಿ ಆಗಿದೆ .

ಇದೆ ಹಾಗು ಇದರಲ್ಲಿ ಆಟವಾಡಲು ತುಂಬಾ ಚೆನ್ನಾಗಿರುತ್ತದೆ. ಮೇಲಿಂದ ಬಂದು ಸ್ವಿಮ್ಮಿಂಗ್ ಫೂಲ್ ಒಳಗೆ ಬೀಳುವಂಥ ಆಟಿಕೆಗಳು ಇದರಲ್ಲಿ ಇದೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ.

ಚಿರತೆ ಈ ಕಡೇ ಒಂಧು ಚಿರತೆ ಕಾಣಿಸುತ್ತಿದೆ ಅದು ಹಸಿರು ಬಣ್ಣ ಇದು ಕೇಸರಿ ಬಣ್ಣದಲ್ಲಿ ಕಾಣಿಸುತ್ತಿದೆ ಎರಡು ಸಹ ತುಂಬಾ ಕೋಪದಲ್ಲಿ ಇರುವ ಹಾಗೆ ಕಾಣಿಸುತ್ತಿದೆ .

ಎಣಿಸಿಕೊಂಡಿ ಇದ್ರೊಳಗೆ ಗ್ಯಾರೇಜ್ಅನ್ನ ನಿರ್ಮಿಸಿದ್ದಾರೆ ಮುಂದೆ ಸಿಮೆಂಟ್ ಇಟ್ಟಿಗೆಗಳಿಂದ ಈ ಮನೆಯನ್ನು ನಿರ್ಮಿಸಿದ್ದಾರೆ.

ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಕೀಯ ಮಹಾ ವಿದ್ಯಾಲಯ ಮೈಸೂರು ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಅಂದರೆ ಆ-ಪ್ರಕೃತಿ ಚಿಕಿತ್ಸೆ.

ಇವು ಇದುಕ್ಕೆ ಇನ್ನೂ ಮೇವನ್ನು ಹಾಕಿರುವುದಿಲ್ಲ. ಇವು ಆಕಡೆ ನೋಡುತ್ತಿರುತ್ತದೆ.